ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಕೇಂದ್ರ ಕಂಡುಬರುತ್ತಯಿದೆ.

ಮೂರ್ತಿಯ ಮೇಲೆ ಕಪ್ಪು ಮತ್ತು ಹಳದಿ ಬಣ್ಣವನ್ನು ಹಚ್ಚಿರುವುದು ನೋಡಬಹುದು.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳನ್ನು ಕಂಡು ಬರುತ್ತಾ ಇದ್ದಾರೆ ಮತ್ತು ಇಲ್ಲಿ ಒಂದು ಸಣ್ಣದಾದ ಕೆರೆ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಅನ್ನು ಕಂಡುಬರುತ್ತಾಯಿದೆ.

ಮತ್ತು ಇಲ್ಲಿ ಒಂದು ಕಾಂಜಿನ ಬಾಗಿಲು ಕಂಡುಬರುತ್ತಾಯಿದೆ ಮತ್ತು ಒಳಗಡೆ ಕೆಲವು ಬಟ್ಟೆಗಳನ್ನು ಟಂಗಾಯಿಸಿಟ್ಟಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮದ ಸ್ಥಳವನ್ನು ಕಂಡು ಬರುತ್ತಾ ಇದೆ.